ಇದು ಒಂದು ರೂಮಿನ ಒಳಗಡೆ ಕಲಿಯಲು ಟೈ ಅನ್ನು ಮಾಡುತ್ತಿದ್ದಾರೆ.

ಇದು ಒಂದು ಸ್ಕೂಲಲ್ಲಿ ನಡೆದಿರುವ ಸ್ಪ್ರದೇ ಸ್ಪ್ರದೇಯನ್ನೆ ಆಗಿರುತ್ತದೆ.

ಇದು ಒಂದು ಫೋನ್ ಇನ ಅಂಗಡಿಯನ್ನು ಆಗಿರುತ್ತದೆ.

ದೊಡ್ಡ ದೊಡ್ಡ ಲೈಟ್ ಅನ್ನು ಹಾಕಿದ್ದಾರೆ.

ಇದು ಒಂದು ವಾಷಿಂಗ್ ಮಷೀನ್ ಶೋ ರೂಮನ್ನು ಆಗಿರುತ್ತದೆ.

ಇದು ಒಂದು ಲಾರಿಯ ಗ್ಯಾರೇಜನ್ನು ಆಗಿರುತ್ತದೆ.

ಇಲ್ಲಿ ಎಲ್ಲ ತರದ ಗಾಡಿಗಳು ಇಲ್ಲಿ ಸಿಗುತ್ತವೆ.

ಆಟ ಆಡೋ ಸಾಮಾನುಗಳು ಸಹ ಎಲ್ಲಾ ಸಿಗುತ್ತವೆ ಅಳ್ಸ ರಬ್ಬರು ಪೆನ್ಸಿಲ್ಲು--

ಇಲ್ಲಿ ಎಲ್ಲಾ ತರದ ಬೋರ್ಡ್ --

ದೊಡ್ಡ ದೊಡ್ಡ ಗಿಡ ಮರಗಳ ಇರುತ್ತವೆ.

ಗುಡ್ಡದ ಒಳಗಡೆ ಇರುವ ಪಾರ್ಕ್ ಅನ್ನು ಇರುತ್ತದೆ.

ಇಟ್ಟಿ ಬಾಕ್ಸ್ ನಲ್ಲಿ ಇರುತ್ತವೆ ಹಲವಾರು--

ಇದು ಒಂದು ವಿದ್ಯುತ್ ಕರೆಂಟಿನ ಉದ್ಯೋಗಿದನ ಆವಾ--

ಇಲ್ಲಿ ಎಲ್ಲಾ ತರದ ಮಿಷನ್ ಗಳು ಸಿಗುತ್ತವೆ.